ಹಳದಿ ಬಣ್ಣದಲ್ಲೂ ಇದೆ ಪಕ್ಕದಲ್ಲಿ ಬೇರೆ ಎಲೆಗಳಿಂದ ಕೂಡಿರುವ ಗಿಡ ಇದೆ. ಸಣ್ಣದಾದ ಒಂದು ಮರ ಇದೆ ಅವುಗಳಲ್ಲಿ ಕೆಂಪು ಬಣ್ಣದ ಹೂಗಳು ಇದೆ. ಬೇಲಿಯನ್ನ--

ಈ ಚಿತ್ರದಲ್ಲಿ ದೊಡ್ಡ ಕಟ್ಟಡವನ್ನ ಕಟ್ಟುತ್ತಿದ್ದಾರೆ. ಗಾಜಿನ ಕನ್ನಡಿಯನ್ನ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಸಮುದ್ರ ಕಾಣಿಸುತ್ತಿದೆ ಒಬ್ಬ ವ್ಯಕ್ತಿ ಹಡಗಿನನ್ನು ಓಡಿಸುತ್ತಿದ್ದಾನೆ ಇಬ್ಬರು ವ್ಯಕ್ತಿಗಳು ಕುಳಿತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಕಚೇರಿ ಇದೆ ಅಲ್ಲಿ ಮೂರು ಗಂಡಸರು ನಿಂತಿದ್ದಾರೆ .

ಈ ಚಿತ್ರದಲ್ಲಿ ಒಂದು ದಿನಸಿ ಅಂಗಡಿ ಇದೆ ಇಲ್ಲಿ ಎಲ್ಲ ರೀತಿಯ ದಿನಸಿಗಳು ಈ ಚಿತ್ರದಲ್ಲಿ ಇದೆ ಇಲ್ಲಿ ಊದುಬತ್ತಿ ಇದೆ.

ಮ್ಯಾಗ್ಗಿ ಪ್ಯಾಕೆಟ್ ಇದೆ ಬಿಸ್ಕೆಟ್ ಇದೆ ಮಾಲ್ಟ್ ಇದೆ ಅಕ್ಕಿ ಪ್ಯಾಕೆಟ್ ಇದೆ.

ಈ ಚಿತ್ರದಲ್ಲಿ ಹೂವಿನ ಕೋಸಿನ ತೋಟ ಇದೆ ಇಲ್ಲಿ ಅನೇಕ ತುಂಬಾ ಹೂವಿನ ಕೋಸುಗಳನ್ನು ಬೆಳಸಿದ್ದಾರೆ.

ಆ ಜಾರೋ ಬಂಡಿಗೆ ಮೆಟ್ಟಿಲುಗಲಿದೆ ಅದರ ಪಕ್ಕದಲ್ಲಿ ಹಸಿರು ಗಿಡಗಳು ಇದೆ ಮರಗಳು ಇದೆ ತಂತಿಯ ಬೇಲಿಗಳಿಂದ ಆ ಜಾಗ ಆ ಜಾಗವನ್ನು ಮುಚ್ಚಿದ್ದಾರೆ.

ಇದು ಒಂದ್ ಚಿತ್ರದಲ್ಲಿ ಪಾರ್ಕ್ ಇದೆ ಈ ಪಾರ್ಕ್ನಲ್ಲಿ ಮಧ್ಯೆ ಹೋಗಲಿಕ್ಕೆ ದಾರಿ ಇದೆ ಆ ದಾರಿಯ ಎರಡೂ ಪಕ್ಕದಲ್ಲಿ ಎರಡು ಪಕ್ಕದಲ್ಲಿ ಹಸಿರು ಹುಲ್ಲುಗಳು ಇದೆ.

ಕೆಂಪು ಬಣ್ಣಗಳು ಇದೆ ಇದನ್ನ ಒಂದು ಕಾವೇರಲ್ಲಿ ಹಾಕಿದ್ದಾರೆ ರಾಶಿ ಸೀಗಡಿ ಇದೆ.